ಇದು ಬಸ್ಟ್ಯಾಂಡ್ ಕಾಣ್ತದೆ ಬಸ್ಟ್ಯಾಂಡಿ ನಲ್ಲಿ ಅನೇಕ ಮಂದಿ ಬರ್ತಾರೆ ಹೋಕ್ತಾರೆ. ಒಂದು ಬಸ್ಟ್ಯಾಂಡಿ ನಲ್ಲಿ ಅನೇಕ ರಾಜ್ಯದ ಅಂದರೆ ಭಾರತದ ಇಡೀ ಜನರು ಬರ್ತಾರೆ ಹೋಕ್ತಾರೆ. ಇದೆಲ್ಲ--

ಅರವತ್ತು ಕಿಲೋಮೀಟರ್ ದೂರದೊಳಗೆ ಈ ಕಾಲೇಜ್ ಇದೆ ಬಹಳ ಉತ್ತಮವಾದ ಕಾಲೇಜು .

ಇದು ವಾಟರ್ ಪಾರ್ಕ್ ನ ಹಾಗ್ ಕಾಣ್ತದೆ ನಮ್ಮಲ್ಲೆಲ್ಲ ಹಳ್ಳಿಯವರಿಗೆ ಇದು ಕೆರೆ ತೋಡು ಇತ್ಯಾದಿ ನೀರಿನ ಆಟದ ವಸ್ತು ಆದರೆ ಕಂಬಳವು ನಮ್ಮಲ್ಲಿ ಇದೆ.

ಅದಕ್ಕೆ ಎಂತ ಹೇಳಬಹುದು ಅದನ್ನು ಎಲ್ಲರು ನೋಡಬೇಕು ನೋಡಿ ಸಂತೋಷಪಡಬೇಕು .